ಪ್ರಸ್ತುತ ದಿವ್ಸದಲ್ಲಿ ಈ ಒಂದು ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆದಾಗಿಂದ ಈ ಒಂದ್ ಎ ಟಿ ಎಂ ಅನ್ನೋದ್ ತುಂಬಾನೇ ಉಪಯೋಗಕ್ ಬಂದಿದೆ ಅಂತ ಹೆಳ್ಬೋದು ಅಂದ್ರೆ ನಮಗೆ ಈವಾಗ ಒಂದ್ ಎಮರ್ಜೆನ್ಸಿ ಟೈಮ್ ಅಲ್ ದುಡ್ ಬೇಕು ಅಂತಂದ್ರೆ ನಾವ್ ಬ್ಯಾಂಕ್ ಗಳ್ ಹೋಗಿ --

ಬಡವರು ಫೂಟ್ಪಾಥ್ ಅಲ್ಲಿ ಊಟ ತಿಂಡಿ ತಿಂದ್ರೆ ಶ್ರೀಮಂತರು ವೈಭವಿತವಾದ ಹೋಟೆಲ್ ಗಳಲ್ಲಿ ಅಥವಾ ಮಾಲ್ ಗಳಲ್ಲಿ ಈ ರೀತಿಯಾದಂತಹ ಒಂದು ರಾಜ ವೈಭವದ ಊಟವನ್ನು ಸೇವಿಸ್ತಾ ಹೋಗ್ತಾರೆ.

ಕೈಯಲ್ಲಿ ನೈಗೆ ಮಾಡ್ತಾ ಇದ್ದಂತಹ ಬಟ್ಟೆಗಳಿಗಾರ್ಬೋದು ನೂಲ್ಗಳಿರಬೊದು ಈ ಒಂದು ಬಟ್ಟೆಯನ್ನು ನೂಲಿನಿಂದ ಬರೋಹಾಂತ ಬಟ್ಟೆಗಳ ಕ್ವಾಲಿಟಿ ಗು ಪ್ರಸ್ತುತದಲ್ ಬರೋಹಾಂತ ಕ್ವಾಲಿಟಿ ಗು ತುಂಬಾ ದಿಫ್ಫ್ರೆಂಸ್ ಇದೆ.

ಇದು ಸಾಮೂಹಿಕ ವಿವಾಹವನ್ನ ನಾವು ನೋಡ್ತಾ ಹೋಗಬೋದು ಮತ್ತು--